ಇದರ ಒಳಗಡೆ ಗಿಡಗಳು ಇದ್ದಾವೆ ಮತ್ತು--

ಒಂದು ಲೈಟಿ ನ ಕಂಬ ಕಾಣಿಸುತ್ತಿದೆ ಮತ್ತು ಗೇಟ್ ಬಂದ್ ಮಾಡಿದ್ದಾರೆ.

ಅದರ ಒಳಗಡೆ ಸಾಕಷ್ಟು ತರಹದ ಬಿಸ್ಕೆಟ್ ಗಳು ಕಾಣಿಸುತ್ತಿವೆ.

ಮತ್ತು ಪಕ್ಕದಲ್ಲಿ ಡಬ್ಬಿಗಳು ಇದ್ದಾವೆ ಮತ್ತು ಮೇಲ್ಗಡೆ ಒಂದು ಟ್ಯೂಬ್ ಲೈಟ್ ಇದೆ.

ನೆ ಮತ್ತು ಇಲ್ಲಿ ಸಾಕಷ್ಟು ಲೈಟ್ಸ್ ಗಳು ಇದ್ದಾವೆ.

ಮತ್ತು ಇಲ್ಲಿ ಒಂದು ಬಾಕ್ಸ್ ಗಳಲ್ಲಿ ಜ್ಯೂಸ್ ಹಾಕಿ ಇಕ್ಕಿದ್ದಾರೆ ಮತ್ತು--

ಇದು ಒಂದು ಕಿರಾಣಾ ಅಂಡಗಿ ಆಗಿದೆ.

ಇದರ ಒಳಗಡೆ ಸಾಕಷ್ಟು ಡಬ್ಬಿಯ ಒಳಗೆ ತಿಲಾಕ್ಸಳು ಇಕ್ಕಿದಾರೆ ಮತ್ತು ಒಂದು ಜ --

ಇದು ಬೀದರ್ನ ಒಂದು ಅಂಗಡಿ ಆಗಿದೆ ಮತ್ತು ಇಲ್ಲಿ ಒಂದು ಗಿಡವಿದೆ.

ಇದು ಒಂದು ಫೋಟೋ ತೆಗೆದುಕೊಳ್ಳುವ ರೂಮ್ ಆಗಿದೆ.

ಒನ್ ಮತ್ತು ದೊಡ್ಡದಾದ ಟೆಂಪು ನಲ್ಲಿ ತರಕಾರಿ ತುಂಬಿಕೊಂಡು ಬಂದಿದ್ದಾರೆ.

ಮತ್ತು ಇಲ್ಲಿ ಒಂದು ಅಂಗಡಿ ಮುಂದೆ ಕೆಳಗಡೆ ಇಳಿಸುತ್ತಿದ್ದಾರೆ.

ಮತ್ತು ಹಿಂದುಗಡೆ ಗೋಡೆಗೆ ಅಂಟಿಸಿದ ಪೇಪರ್ ಗಳು ಇದ್ದಾವೆ.

ಮತ್ತು ಒಂದು ಗಡಿಯಾರವಿದೆ ಮತ್ತು ಒಂದು ಫ್ಯಾನ್ ಇದೆ.

ಮತ್ತು ಕುರುಚಿ ಇದೆ ಮತ್ತು ಒಂದು ಫ್ರಿಡ್ಜ್ ಇದೆ.

ಒಂದು ಪ್ಲೇಟ್ ಇದೆ ಮತ್ತು ಪ್ಲೇಟ್ ಒಳಗೆ ತಿಂಡಿ ಇದ್ದಾವೆ ಮತ್ತು ಒಂದು ಕಪ್ ಒಳಗೆ ಚಟ್ನಿ ಇದೆ.

ಮತ್ತು ಕೌಂಟರ್ ಮೇಲೆ ಒಬ್ಬ ಮಾಲೀಕ ಇದ್ದಾನೆ.

ಪುರುಷರು ಕುಳಿತಿದ್ದಾರೆ ಮತ್ತು ಮುಂದುಗಡೆ ಟೇಬಲ್ ಇದೆ ಮತ್ತು ಪಕ್ಕದಲ್ಲಿ ಚಪ್ಪಲ್ ಬಿಟ್ಟಿದ್ದಾರೆ.

ಇದರ ಒಳಗಡೆ ಬಿಸ್ಲೇರಿ ಬಾಟಲ್ ಗಳು ಕಾಣಿಸುತ್ತಿದ್ದಾವೆ ಮತ್ತು ಸಾಕಷ್ಟು ಟಾನಿಕ್ಸ್ ಗಳು ಕೂಡ ಕಾಣಿಸು--

ಹೊಲದಲ್ಲಿ ದೇವರ ಮೂರ್ತಿ ಇಕ್ಕಿ ಪೂಜೆ ಮಾಡುತ್ತಿದ್ದಾರೆ.

ಮತ್ತು ಸಣ್ಣನೆಯ ಹುಲ್ಲು ಕೂಡ ಇದೆ.

ಇಲ್ಲಿ ಆಕಾಶ ಬಣ್ಣ ಬಣ್ಣದಾಗಿ ಕಾಣಸ್ತಿದೆ.